ಮೇಲಗಡೆ ಲೈಟ್ ಗಳನ್ನು ಆನ್ ಆಗಿರುದನ್ನು ಕಾಣಬಹುದು.

ಇನ್ನ ಇಬ್ಬರು ಕಲ್ಲನ್ನು ಇಳಿಸುತ್ತಿರುವುದನ್ನು ಕಾಣಬಹುದು.

ದೇವಸ್ಥಾನದ ಪಕ್ಕದಲ್ಲಿ ಐಸ್ ಕ್ರೀಮ್ ಅಂಗಡಿ ಇದೆ.

ಇಲ್ಲಿ ಪೆಟ್ರೋಲ್ ಹಾಕುತ್ತಿರುವ ಮಹಿಳೆ ಮತ್ತು ಯುವಕನನ್ನು ಕಾಣಬಹುದು.

ಈ ಭಾವಚಿತ್ರವು ಸೂಪರ್ ಮಾರ್ಕೆಟ್ ನದಾಗಿದೆ.

ಅವರೆಲ್ಲರೂ ಬ್ಯಾಸ್ಕೆಟ್ ಬಾಲ್ ಗ್ರೌಂಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ.

ಕತ್ತಲಾಗಿರುವುದರಿಂದ ಲೈಟನ್ನು ಅನ್ ಆಗಿರುವುದನ್ನು ನೋಡಬಹುದು.

ಈ ಭಾವಚಿತ್ರವು ಒಂದು ಬುಕ್ ಸ್ಟಾಲ್ ಆಗಿದೆ.

ಹೊರಗಡೆ ನಿಂತಿರುವ ಮೂರು ಬೈಕ್ ಗಳನ್ನು ಕಾಣಬಹುದು.

ಒಂದು ಲೈಟ್ ಆನ್ ಆಗಿರುವುದನ್ನು ಕಾಣಬಹುದು.

ಇಲ್ಲಿ ನಿಂತಿರುವ ಎರಡು ಬೈಕ್ ಗಳನ್ನು ಕಾಣಬಹುದು.

ಗಿಡಗಳಿಗೆ ಡ್ರಿಪ್ ವ್ಯವಸ್ಥೆಯನ್ನು ಮಾಡಿರುವುದನ್ನು ಕಾಣಬಹುದು.

ಕೆಂಪು ಕಾರ್ ಬಳಿ ನಿಂತಿರುವ ಒಬ್ಬ ಬ್ಯಾಗ ಧರಿಸಿದ ವ್ಯಕ್ತಿಯನ್ನು ನೋಡಬಹುದು.

ಅಲ್ಲಲ್ಲಿ ಗೋಡೆಗಳಿಗೆ ಪೋಸ್ಟರ್ ಗಳು ಅಂಟಿಸಿರುವುದನ್ನು ನೋಡಬಹುದು.

ಇದನ್ನು ಫೋಟೋ ತೆಗೆಯುತ್ತಿರುವ ಜನರನ್ನು ನೋಡ--

ಈ ಚಿತ್ರದಲ್ಲಿ ತುಂಬಾ ಮಕ್ಕಳು ಆಟ ಆಡುವುದನ್ನು ಕಾಣಬಹುದು.

ಬಾತಿನಲ್ಲಿ ಒಂದು ಒಬ್ಬ ವ್ಯಕ್ತಿಯು ಹೊ ಹೋಗುವುದನ್ನು ಕಾಣಬಹುದು.

ಬಿಲ್ಡಿಂಗಿನ ಎದುರು ಒಂದು ಬೊ ಬೋರ್ಡನ್ನು ಕಾಣಬಹುದು.

ಬೇಕರಿ ಯ ಮಾಲೀಕರು ಜನರಿಗೆ ಕೊಡುವುದನ್ನು ಕಾಣಬಹುದು.